ಅಲ್ಲಿ ಒಬ್ಬ್ರು ಪರ್ಸನ್ ಕೂತಿದ್ದಾರೆ ಹಾಗೆ ಅಲ್ಲಿ ಬ್ಲೂ ಮತ್ತೆ ಗ್ರೀನ್ ಕಲರ್ ಡಸ್ಟ್ ಬಿನ್ ಇದೆ ಹಾಗೆ ಅಲ್ಲಿ ಒಬ್ಬ್ರು ಪರ್ಸನ್ ನೋಡ್ಕೊಂಡ್ ಕೂಡ ಹೋಗತ್ತಿದ್ದರೆ.

ಹಾಗೆ ಅಲ್ಲಿ ಬಂದು ಕೂಡ ನಿಂತಿದೆ. ಹಾಗೆ ಆಕಡೆ ಟ್ರೈನ್ ನ ರೈಟ್ ಸೈಡ್ ಗೆ ಬಂದು ತುಂಬ ಮನೆಗಳು ಕೂಡ ಇದೆ.

ಇದ್ರಲ್ಲಿ ಬಂದು ಒಂದು ಪೆಟ್ರೋಲ್ ಬಂಕ್ ಇದೇ ಅದ್ರಲ್ಲಿ ಸರ್ವೋ ಅಂತ ಕೂಡ ಇದೆ ಹಾಗೇ ಅದ್ರಲ್ಲಿ ರೀಡಿಂಗ್ ಫಿಫ್ಟೀನ್ ಥೌಸಂಡ್ ಥ್ರೀ ಟ್ವೆಂಟಿ ಫೈವ್ ತೋರಿಸ್ತಿದೆ ಹಾಗೆ ಅಲ್ಲೊಂದು ಲಾರಿ ಕೂಡ ಇದೆ.

ಇದ್ರಲ್ಲಿ ಬಂದು ತುಂಬ ನೀರ್ ಕಾಣಿಸ್ತಿದೆ. ಅದು ಸಿಮೆಂಟ್ ಕಲರ್ ಕೂಡ ಕಾಣಿಸ್ತಿದೆ. ದೂರ್ದಲ್ಲಿ ತುಂಬ ಗಿಡ ಮರಗಳು ಕೂಡ ಕಾಣಿಸ್ತಿದೆ. ಮತ್ತೆ ಸ್ಕೈ ನಲ್ಲಿ ಬಂದು ಎಲ್ಲೋ ಕಲರ್ ಸ್ವಲ್ಪ ಪೈಂಟ್ ಕೂಡ ಕಾಣಿಸ್ತಿದೆ. ನೀರ್ ತುಂಬ ಜಾಸ್ತಿ ಇದೆ.